ನೀವ್ಇಲ್ ನೋಡ್ತಾಇರ್ಬೊದು ಇದ್ ಯಾವ್ದೋ ಒಂತರ ಹೊಳೆ ತರ ಕಾಣತ್ತಾ ಇದೆ. ಅಹ್ ಗ್ರೀನ್ ಗ್ರೀನ್ ಕಾಣ್ತಾ ಇದೆ ಆ ಕಡೆ ನೋಡುದ್ರೆ ದೇವಸ್ಥಾನನೋ ಮನೆತರನೋ ಏನೋ ಕಾಣತ್ತಾ ಇದೆ. ಸ್ಕೈ ಅಂತೂ ತುಂಬಾ ಚೆನ್ನಾಗಿದೆ ಒಟ್ನಲ್ಲಿ ನೋಡೋಕೆ ವ್ಯೂ ಮಾತ್ರ ಸಕ್ಕತ್ತಾಗಿದೆ ತುಂಬಾ ಚೆನಾಗ್ ಕಾಣ್ತಾ ಇದೆ.

ಅಲ್ಲಿ ಬಸ್ಗೆ ವೆಯ್ಟ್ ಮಾಡ್ತಇರೋರ್ ತರ ಕಾಣ್ತಾಯಿದೆ. ನೈಟ್ ಲೈಟಿಂಗ್ಸ್ ಎಲ್ಲ ಇದೆ ನೈಟ್ ಆದ್ರೂ ಕೂಡ ಅಲ್ ಪ್ರೊಟೆಕ್ಷನ್ ಇರತ್ತೆ. ಸಿ_ಸಿ ಕ್ಯಾಮೆರಾ ಎಲ್ಲ ಇರತ್ತೆ. ಇಲ್ಲಿ ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಇರೋದ್ನ ನೋಡಬೋದು ಅಲ್ಲಿ ಇಲ್ಲಿ ಹೋಗೋರು ಇದ್ದೇ ಇರ್ತಾರೆ.